ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಎಂಜಲ ಫಿಶ್ ಈ ಫಿಶ್ ಅನ್ನು ಸಮುದ್ರದಿಂದ ಹಿಡಿದಿರುತ್ತಾರೆ.

ಜಾತ್ರೆ ಅಂದ್ಕೊಂತೀನಿ ನಮ್ ಕಡೆ ಜಾತ್ರೆ ಇತರ ಎಲ್ಲ ಬೆಂಕಿ ಇಟ್ಕೊಂಡು ಇತರ ಎಲ್ಲ ಮಾಡಾಂಗಿಲ್ಲ ಮೂರೂ ಅಂದ್ರೆ ಮೆಟ್ಟಿಲ ಲಕ್ಕ ಅಯ್ತಿ ಜಾತ್ರಿ ಅಂತ ಹೇಳ್ತರ ಪಂಜಿಹಿಡ್ಕೊಂಡು ಎಲ್ಲ ಹೋಗತೀವಿ ಬೆಳಕು ಕಾಣಲಿ ಅಂದ್ಕೊಂಡು--

ಇವು ಫ್ಲವರ್ ಅಂತ ಅಂದ್ಕೋತೀನಿ ಇದು ಜಾಸ್ತಿ ಹೆಚ್ಚಾಗಿ ಸಿಗೋದು ಸ್ಟೇಷನರಿ ಅಂಗಡಿಲಿ ಆಗಿರಬಹುದು ಹೊರಗಡೆ ಪಬ್ಲಿಕ್ ಅಲ್ಲಿ ಮಾರಾಟ ಮಾಡ್ತಿರಬಹುದು ಜಾಸ್ತಿ ದೊಡ್ಡ ದೊಡ್ಡ ಮನೆಯಲ್ಲಿ ಇದನ್ನು ಫ್ಲವರ್ ಹಾಕಿದ್ರೆ ಏನೋ ಒಂದು ಅಟ್ರಾಕ್ಷನ್ ಕಾಣುತ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಬಹುದು.

ನಾವು ಇದು ಜಾರು ಬಂಡೆ ಅಂದ್ಕೋತೀವಿ ಅಂದ್ರೆ ನಾವು ಸನ್ನೋರ್ ಇರೋವಾಗ ಈ ತರ ಎಲ್ಲ ಅಡಿಲ್ಲ ಈಗ ಈಗಿನ ಹುಡುಗ್ರಿಗೆಲ್ಲ ಪಾರ್ಕಿಗೆಲ್ಲ ಕರ್ಕೊಂಡ್ ಹೋಗಿ ಜೋಕಾಲಿ ಆಡ್ಸೋದು ಜಾರು ಬಂಡೆ ಆಡ್ಸೋದು ಇನ್ನಿತರ ಆಟಗಳನ್ನು ಪಾರ್ಕಲ್ಲಿ ಕರ್ಕೊಂಡ್ ಹೋಗಿ ಆಟ ಆಡಿಸ್ತಾರಾ ಇದೊಂದು ನಮ್ಮ ಒಂದು ಖುಷಿ ಪಡುವಂಥದ್ದು.

ಇದು ದೀಪಾ ಬುಕ್ ಸ್ಟಾಲ್ ಅಂತ ಹೇಳಿ ಮಾತಾಯಿಲ್ಲಿ ಬಾಳ ಜನ ಹೋಗ್ತಾಯಿತ್ರರ.

ಕಾಫಿ ಇದು ಈಗಿನ ಬೆಡ್ ಕಾಫಿ ಅಂತ ಕುಡಿತರ. ಒಬ್ಬರು ಟೀ ಅಂತ ಕುಡಿತರ ನಾವು ಎಲ್ಲ ಡೈಲಿ ಮೂರ್ ನಾಲ್ಕ್ ಬಾರಿ ಟೀ ಅನ್ನು ಕುಡಿತೀವಿ. ಏನು ಮೈಂಡ್ ರಿಲೀಫ್ ಆಗುತ್ತೆ ಅಂತ ಇದು ನಾವು ಟೀ ಅನ್ನು ಹೆಚ್ಚಿಗೆ ಕುಡಿತೀವಿ.